ಗಿಡಗಳು ಕಾಣುತ್ತಿದೆ ನನ್ನ ಪ್ರಕಾರ ಇದು ಟೊಮೇಟೊ ಗಿಡವಾಗುತ್ತಿದೆ ಗಿಡ ಇದೆ.

ಹಾಗೆ ಮನೆಗೆ ಒಂದು ಗೇಟ್ ವ್ಯವಸ್ಥೆ ಮಾಡಲಾಗಿದೆ ಅದೆ ರೀತಿ ಈ ಮನೆಯು ವಾಸಿಸುತ್ತಿದ್ದರೆ--

ಕೆರೆ ನೀರಿನ ಮೂಲ ಕಾಣುತ್ತಿದೆ ಅದೆ ರೀತಿ

ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಎಂದು ಬರೆದಿದ್ದಾರೆ ಅದೆ ರೀತಿ ಆ ಆಫೀಸ್ ನ ಮುಂಬಾಗದಲ್ಲಿ ಒಂದು ಐದಾರು ವಾಹನಗಳು ನಿಂತಿದೆ.

ಒಂದು ಮರ ಒಂದು ಕಾಣುತ್ತಿದೆ ಅದೆ ರೀತಿ

ಅದೆ ರೀತಿ ದೇವರ ಗರ್ಭ ಗುಡಿಯು ಕಾಣಬಹುದು ಈ ಚಿತ್ರದಲ್ಲಿ. ದೇವರ ಗರ್ಭಗುಡಿಯ ಮುಂದೆ--

ಒಂದು ದೃಶ್ಯವನ್ನು ಕಾಣಬಹುದಾಗಿದೆ. ಅದೆ ರೀತಿ--

ಆಟೋ ರಿಕ್ಷಾಗಳು ಮತ್ತು ವಾಹನಗಳನ್ನ ಜಾಹಿರಾತಿಗೆ ತಂದು ಸಾರ್ವಜನಿಕ ಪ್ರದೇಶದಲ್ಲಿ--

ಈ ಕೊಟ್ಟಿರುವ ಚಿತ್ರದಲ್ಲಿ ಆಟದ ಮೈದಾನದಲ್ಲಿ ಕ್ರಿಕೆಟ್ ಆಡಲಿಕ್ಕೆ ಸಜ್ಜಾಗಿದ್ದಾರೆ.

ಆ ಮಾಲ್ ನಲ್ಲಿ ಹಲವಾರು ಸಾಮಾಗ್ರಿಗಳು ಗೃಹಉಪಯೋಗಿ ಸಾಮಾಗ್ರಿಗಳು ದೊರೆಯುತ್ತದೆ.

ಬೈಕ್ ಗಳು ಹಾಗು ಒಂದು ಟ್ರಕ್ ವಾಹನಗಳು ಕಾಣಬಹುದಾಗಿದೆ ಇದು ಒಂದು ನಗರದ ಪ್ರದೇಶವಾಗಿದೆ.

ಇದು ಹಾಲಿನ ಅಂಗಡಿ ಆಗಿದೆ ಅದರ ಮುಂಬಾಗದಲ್ಲಿ ಕಾಂಪೌಂಡ್ ಅನ್ನು ನೋಡಬಹುದಾಗಿದೆ ಅದರ ಪೊಲೀಸ್ ಬ್ಯಾರಿಕೇಡ್ ಅನ್ನ ನೋಡಬಹುದಾಗಿದೆ.